ಮತ್ತು ಅವರಿಗೆ ಸನ್ಮಾನ ಕೂಡ ಮಾಡಲಾಗಿದೆ ತಲೆಗೆ ಕಿರೀಟವನ್ನು ಕೂಡ ಹಾಕಿದ್ದಾರೆ ಮತ್ತು ಹಿಂದೆಗಡೆ ನಿಂತುಕೊಂಡು ಇರುವ ನಾಲ್ಕು ಜನರು ಹೂವಿನ ಮಾಲೆಯನ್ನು ಕೂಡ ಧರಿಸಿದ್ದಾರೆ.

ಇದ್ದರೆ ಮತ್ತು ಇಲ್ಲಿ ಹೆಂಗಸರು ಕುಡ ಕುಳಿತ್ತಿದಾರೆ ಮತ್ತು ಇಲ್ಲಿ ಮೆಟ್ಟಿಲುಗಳು ಕುಡ ಲಭ್ಯವಿದೆ ಹೆಚ್‌ ಡಿ ಎಫ್ಸಿ ಬ್ಯಾಂಕ ಎನ್ನುವುದನ್ನು ನಿಲಿ ಬಣ್ಣದಿಂದ ಮಾಡಿದ್ದಾರೆ .

ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ಒಬ್ಬ ಮನುಷ್ಯ ನಿಂತುಕೊಂಡು ಇದ್ದಾನೆ ಕಟ್ಟು ಮಸ್ತ್ ಆದಂತಹ ದೇವ ದೇಹವನ್ನು ಈತ ಹೊಂದಿದ್ದಾನೆ ಮತ್ತು ಈತ ಮೊಬೈಲ್ ನಿಂದ ತನ್ನ ಫೋಟೋ ಅನ್ನು--

ಕಾಣಬಹುದಾಗಿದೆ ಒಬ್ಬರು ಟೀಯನ್ನು ಮಾಡುತ್ತಿದ್ದಾರೆ ಅದರ ಮುಂದೆ ಬಿಸ್ಕಿಟ್‌ಗಳನ್ನು ಇಟ್ಟಿದ್ದಾರೆ ಮತ್ತು ಇಲ್ಲಿ ನೀರಿನ ನಾಲ್ಕು ಬಾಟಲ್ ಕೂಡ ಇಟ್ಟಿದ್ದಾರೆ ಆ ಬಾಟಲ್ ನ ಕಲರ್ ಕೆಂಪು.

ಮತ್ತು ಇದು ಜಿಮ್ ಮಾಡುವ ಸ್ಥಳವಾಗಿದೆ ಮತ್ತೆ ಇಲ್ಲಿ ಒಬ್ಬ ನೀಲಿ ಬಣ್ಣದಿಂದ ಕೂಡಿರುವಂತಹ ಷರ್ಟ್ ಅನ್ನು ಹಾಕಿಕೊಂಡಿದ್ದಾನೆ.

ಇದೊಂದು ಹಲವಾರು ರೀತಿ ಇರುವಂತಹ ಪೆನ್ ಪೆನ್ಸಿಲ್ ಬುಕ್ಸ್ ಪ್ರತಿಯೊಂದು ವಸ್ತುಗಳು ಇಲ್ಲಿ ದೊರೆಯುತ್ತವೆ ಮತ್ತು ಇದು ಸ್ಟೋರ್ ಕೂಡ ಆಗಿದೆ ಇಲ್ಲಿ--

ಶಾಲೆಗೆ ಬೆಕಾಗುವಂತಹ ಪ್ರತಿವೊಂದು ವಸ್ತುಗಳು ಕುಡ ಇಲ್ಲಿ ಲಭ್ಯವಾಗುತ್ತವೆ ಇಲ್ಲಿ ಪ್ರತಿ ಒಬ್ಬರು ಮಕ್ಕಳು ಕುಡ ಬರುತ್ತಾರೆ ಇತನು ಪೆನ್ನ ನ್ನು ಹಿಡಿದುಕೊಂಡು ತೊರಿಸುತ್ತಿದ್ದಾನೆ.

ಇಲ್ಲಿ ಹಲವಾರು ಜನರು ಇಲ್ಲಿ ಸೇರಿದ್ದಾರೆ ಮತ್ತು ಇದೊಂದು ದೊಡ್ಡದಾದಂತಹ ಹೆದ್ದಾರಿ ಇಲ್ಲಿ ಹಲವಾರು ಸೈಕಲ್ನಿಂದ ಮಾಡುವ ವಾಹನಗಳು ಕೂಡ ಇಲ್ಲಿ ಲಭ್ಯವಿವೆ ನೋಡಲು ಚೆನ್ನಾಗಿದೆ.